ಸೈನಿಕರ ಸ್ಟೂಡೆಂಟ್ ಗಳು ಸೈನಿಕರಿಗೆ ಕಲಿಸುತ್ತಿದ್ದಾರೆ ಸ್ಟುಡೆಂಟ್ ಇದಾರೆ.

ಅದರ ಸುತ್ತಮುತ್ತಲಿನ ಗುಡ್ಡ ಮರಗಳು ಮತ್ತು ಸಾಕಷ್ಟು ಮನೆಗಳಿವೆ.

ಮತ್ತೆ ಅದರ ಮೇಲೆ ವೊ- ಸಾಕಷ್ಟು ಹುಲ್ಲುಗಳು ಬೆಳೆದಿವೆ ಕಲ್ಲಿನ ಮೇಲೆ.

ಮಂಚಿನ ಮೇಗೆ ಎರಡು ದಿಂಬಿದೆ ದಿಂಬಿದಿಂದ ಮೇಲೆ ಹಾಸ್ಕೋಳೊಕೆ ಒಂದು ಆ ರೂಮಿನಲ್ಲಿ ಟಿ_ವಿ ಇದೆ.

ಹಾ ಮತ್ತೆ ಅದರ ಪಕ್ಕಕ್ಕೆ ಏನೋ ಒಂದು ಬೆಡ್ ಇದೆ.

ಇದು ಒಂದು ಬುಕ್ ಸ್ಟಾಲ್ ಅಂಗಡಿ ಶಾಪ್ ಆಗಿದೆ.

ಮತ್ತೆ ಅದರಲ್ಲಿ ಅ ದೇವರಿನ ಮೂರ್ತಿಗಳಿವೆ ಪಕ್ಕಕ್ಕೆ ಮತ್ ಭಾಷಣ ಮಾಡಿದ್ ರೆಕಾರ್ಡ್ ಮಾಡೋದು ಸಾಮಗ್ರಿಗಳಿವೆ.

ಅದರಲ್ಲಿ ನಿಂಬೆ ಲಿಂಬೆಹಣ್ಣಿದೆ ಸೊಪ್ ಇದು ಕೊತ್ತಂಬರಿ ಸೊಪ್ಪಿದೆ ಬದನಿಕಾಯಿ ಇದೆ ಬಾಳೆಹಣ್ಣಿದೆ --

ಗಜ್ರಿ ಇದೆ ಟೊಮೊಟೊ ಇದೆ ಕೆಂಪು ಗಡ್ಡೆ ಇದೆ ಇನ್ನು ಸಾಕಷ್ಟು ತರಕಾರಿಗಳು ಇವೆ.

ಹಾಗು ಎರ್ಡು ಆ ಕಡೆ ಎರ್ಡು ಅ ಕಡೆ ಎರ್ಡ್ ಕುರ್ಚಿ ಅದವು ಎರಡು ರೌಂಡ್ ಶೇಪ್ ಇದೆ ಅದೆ.

ಮತ್ತ್ ಅದರ ತುಂಬ ಹುಲ್ಲು ಇದೆ ಹುಲ್ಲಿನ್ ತುಂಬ ಮತ್ತ್ ಒಂದ ಜಗ್ಗು ಗಿಡಗಳಿವೆ.